ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಸಿ.ಓ.ಸಿ.ಓ ಎಂಬುದು ಇದು ಒಂದು ಪೆಟ್ರೋಲ್ ಬಂಕಿನ ರೀತಿ ಕಾಣಿಸುತ್ತಿದೆ ಮತ್ತೆ ಇದು ಗ್ಯಾಸ್ ತುಂಬಿಸುವ ಒಂದು ಅಂಗಡಿಯ ಆಗಿರಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಏನೆಂದರೆ ಇದು ಒಂದು ರೀತಿಯ ಕಾಲೇಜು ಇರಬಹುದು ಈ ಕಾಲೇಜು ಗೇಟ್ ಗಳು ಮತ್ತು ಕಾಂಪೌಂಡ್ ತುಂಬಾ ದೊಡ್ಡದಾಗಿ ನಿಮರ್ಸಿದ್ದರೆ. ಮತ್ತು ಇದ್ರ ಇಲ್ಲಿ ಹೊರಗಡೆ ಹೊ --

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಾ ಇರುವುದು ಏನೆಂದರೆ ಇದು ಒಂದು ರೀತಿಯ ಕಾಸ್ಮೆಟಿಕ್ ಐಟಮ್ಸ್ .ನಮಗೆ ದೊರೆಯುತೇವೆ ಮತ್ತು ಇಲ್ಲಿ

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇದು ನಮಗೆ ಧಾರವಾಡದಲ್ಲಿ ಒಂದು ಸರ್ಕಲ್ ನಲ್ಲಿ ಕಂಡುಬರುವಂತಹ ಒಂದು ಪ್ರತಿಮೆ ಆಗಿರಬಹುದು.

ಜೆನು ಎಂಬ ಅಂಗಡಿಯು ಸಹ ಕಾಣುತ್ತಾ ಇದೆ ಮತ್ತು ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಹಲವಾರು ಸ್ಕೂಟಿ ಗಳನ್ನೂ ಸಹ ಪಾರ್ಕಿಂಗ್ ಮಾಡಲಾಗಿದೆ ಇದು ಧಾರವಾಡದಲ್ಲಿ ಕಂಡುಬರುವ ಚಿತ್ರಣವಾಗಿದೆ..

ಮತ್ತು ಹಲವಾರು ಕಾರುಗಳು ಸಹ ನಿಂತಿದ್ದಾವೆ ಒಬ್ಬ ಚಿಕ್ಕ ಬಾಲಕನು ಹೋಗುತ್ತಿದ್ದಾನೆ ಮತ್ತು ಇದರ ಮೇಲೆ ಹಲವರು ಗಿಡಮರಗಳು ಸಹ ಬೆಳೆದಿದ್ದಾವೆ ನೋಡಲು ನಮ್ಮ ಧಾರವಾಡದಲ್ಲಿ ಕಂಡು ಬರುತ್ತದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತ ಇರುವುದು ಸ್ಯಾಂಡ್ವಿಚ್ ಎಂಬ ಒಂದು ಅಂಗಡಿ ಇದು ಒಂದು ಸ್ಯಾಂಡ್ವಿಚ್ ನ ಅಂಗಡಿಯಾಗಿದೆ ಮತ್ತು ಇದು ರಸ್ತೆ ಬದಿಯಲ್ಲಿ ನಮಗೆ--

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಶ್ರೀ ಸಾಯಿ ಫಾಸ್ಟ್ ಫುಡ್ ಎಂಬುವ ಒಂದು ಅಂಗಡಿ. ಇಲ್ಲಿ ಹಲವಾರು ತರಹದ ಫಾಸ್ಟ್ ಫುಡ್ ಗಳನ್ನು ಮಾಡುತ್ತಾರೆ ಮತ್ತೆ ಇಲ್ಲಿ ಹಲವಾರು ಜನರು ಈ ಕ್ಯಾಂಟೀನ್ ಇಲ್ಲಿ ಬಂದು --

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ರೀತಿಯ ಕೆರೆ ಆಗಿರಬಹುದು ಅಥವಾ ದೊಡ್ಡ ಕೆರೆ ಆಗಿರಬಹುದು. ಇದು ನಮ್ಮ ಧಾರವಾಡದಲ್ಲಿ ಕಂಡುಬರುತ್ತದೆ.

ಮತ್ತು ಇದರ ಮುಂದೆ ಒಂದು ಕಾರು ಸಹ ನಿಂತುಕೊಂಡಿದೆ ಇದು ನಮ್ಮ ಧಾರವಾಡದಲ್ಲಿರುವ ಒಂದು ಅತ್ಯಂತ ಒಂದು ದೊಡ್ಡ ರೆಸ್ಟೋರೆಂಟ್ ಆಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಎಕ್ಸೈಡ್ ಎಂಬ ಒಂದು ಜಾಗ ಇದು ನೋಡಲು ಒಂದು ಬೈಕಿನ ಬೈಕ್ ರಿಪೇರಿ ಅಥವಾ ಎಲೆಕ್ಟ್ರಿಕಲ್ ಐಟಂ ರಿಪೇರಿ ಎಂಬುದು ನನಗೆ ಕಾಣಿಸುತ್ತಿದೆ.